ಈ ಮೇಲಿನಂತೆ ನಮಗೆ ಒಂದು ದೊಡ್ಡವಾದ ಕಟ್ಟಡವನ್ನು ಕಾಣು ಬರ್ತಾ ಇದೆ.

ಇದು ಲೋಹದ ಚಾವಣಿ ಮತ್ತು ಗೋಡೆಗಳನ್ನು ಹೊಂದಿದ್ದು--

ಇಲ್ಲಿ ಹಾಸಿಗೆಗಳನ್ನು ಬೇರ್ಪಡಿಸಲು ನೀಲಿ ಮತ್ತು ಬಿಳಿ ಬಣ್ಣದ ಪರದೆಗಳನ್ನು ಬಳಸಲಾಗಿದೆ.

ಅಂಗಡಿಯಲ್ಲಿ ಒಂದು ಫ್ರಿಡ್ಜನ್ನು ಇಡಲಾಗಿದೆ ಅದರಲ್ಲಿ ಕೆಲವು ಪಾನಿಯಗಳು ಇವೆ.

ಹಿನ್ನೆಲೆಯಲ್ಲಿ ಬಣ್ಣ ಬಣ್ಣದ ಛತ್ರಿಗಳು ಮತ್ತು ಬೆಟ್ಟಗಳಿವೆ.

ಈ ಮೇಲಿನಂತೆ ನಮಗೆ ಒಂದು ದೃಶ್ಯವನ್ನು ಕಾಣು ಬರ್ತಾ ಇದೆ.

ಇಲ್ಲಿ ಆರು ಜನರು ವ್ಯಕ್ತಿಗಳು ಇದ್ದಾರೆ.

ಹಿನ್ನಲೆಯಲ್ಲಿ ವೈದ್ಯಕೀಯ ಉಪಕರಣಗಳು ಮತ್ತು ಹಾಸಿಗೆಗಳು ಗೋಚರಿಸುತ್ತವೆ.

ಪ್ರವೇಶದ್ ದ್ವಾರದ ಬಳಿ ಒಬ್ಬ ವ್ಯಕ್ತಿಯು ನಿಂತಿರುವುದನ್ನು ಗೋಚರಿಸುತ್ತದೆ.

ದೇಶವು ಮರಳು ಅಥವಾ ಕೊಳಕು ನೆಲವನ್ನು ಹೊಂದಿದೆ.

ಕಟ್ಟಡ ಮೇಲೆ ವಿವಿಧ ಬಣ್ಣದ ಲೈಟ್ ಗಳಿಂದ ಅಲಂಕರಿಸಲಾಗಿದೆ.

ಕಟ್ಟಡದ ಗೋಡಿನ ಮೇಲೆ ಕೆನರಾ ಬ್ಯಾಂಕ್ ಎಂದು--

ಹಳೆಯ ಕೋಟೆಯ ಒಂದು ಪ್ರವೇಶ ದ್ವಾರು ಕಾಣು ಬರ್ತ್ತಾ ಇದೆ.

ಆವರಣದಲ್ಲಿ ಒಂದು ಬಿಳಿ ಬಣ್ಣದ ಟ್ಯಾಂಕ್ ಇದೆ ಮತ್ತು.

ಚಿತ್ರದಲ್ಲಿ ಬಿಳಿ ಬಣ್ಣದ ಸಣ್ಣ ಕಟ್ಟಡಗಳು ಕಾಣ ಬರ್ತಾ ಇವೆ.

ಗೋಡೆಗಳನ್ನು ವರ್ಣ ರಂಜಿತ ಚಿತ್ರ ಕಳಿಕಳಿಂದ ಅಲಂಕರಿಸಲಾಗಿದೆ.

ಹೋಟೆಲ್ ನ ಒಳಗೆ ಒಂದು ನೀಲಿ ಬಣ್ಣದ ಡ್ರಮ್ ಮತ್ತು ಕೌಂಟರ್ ಇದೆ.

ಮೇಲೆ ಸೀಲಿಂಗ್ ಗಳಿಗೆ ಲೈಟ್ ಗಳಿವೆ.

ಅವುಗಳಲ್ಲಿ ಕೆಲವು ಎಸ್_ಎಸ್ ಮತ್ತು ಟಿ_ಒ_ಎನ್ ಬ್ರಾಂಡ್ ಗಳಾಗಿವೆ.

ಕೆಲವು ಬ್ಯಾಟ್ ಗಳ ಮುಂದೆ ಕ್ರಿಕೆಟ್ ಚಂಡುಗಳು ಇವೆ.

ಹಿನ್ನಲೆಯಲ್ಲಿ ಇತರ ಕ್ರೀಡಾ ಸಾಮಗ್ರಿಗಳು ಕಾಣಿಸುತ್ತವೆ.

ಮಧ್ಯದಲ್ಲಿ ಇರುವ ಕುರ್ತಾ ಗಾಢ ನೀಲಿ ಬಣ್ಣದಲ್ಲಿದೆ.

ನಾಲ್ಕು ಮಹಡಿ ಹೊಂದಿರುವ ಕಟ್ಟಡವು ಅದರ ಮೇಲೆ ರಾಯಲ್ ಎನ್ ಫೀಲ್ಡ್ ಎಂದು ಬರೆಯಲಾಗಿದೆ.

ಗೋಪುರದ ಹಿಂದೆ ಒಂದು ದೀಪದ ಕಂಬವನ್ನು ಕಂಡು ಬರ್ತಾ--

ಜಿಪಿನ ಮೇಲೆ ಕೇಸರಿ ಮತ್ತು ಬಿಳಿ ಬಣ್ಣದಿಂದ ಬಣ್ಣಿಸಲಾಗಿದೆ.

ಗೋಡೆಯ ಮೇಲೆ ಡಿ_ಎನ್ ಡಾನ್ಸ್ ನೇಷನ್ ಎಂದು ಬರೆಯಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಕಟ್ಟಡವನ್ನು ಕಾಣಬರ್ತಾಯಿದೆ.

ಇನ್ನೊಬ್ಬ ವ್ಯಕ್ತಿಯು ನೆಲದ ಮೇಲೆ ಬಕೀಟ್ ಮತ್ತು ಚಿಲುಗಳೊಂದಿಗೆ ನಿಂತಿದ್ದಾನೆ.

ಇದರ ಪ್ರವೇಶದಾರವು ಮುಚ್ಚಲ್ಪಟ್ಟಿದ್ದು ಮೇಲ್ಚಾವಣಿಯು ತಗಡಿನಿಂದ ಮಾಡಲಾಗಿದೆ.

ಮತ್ತು ಹೊರಗೆ ಕೆಲವು ಜನರು ಕುರ್ಚಿಗಳ ಮೇಲೆ ಕುಳಿತಿರುವುದನ್ನು ಕಂಡು ಬರುತ್ತದೆ.